ಪೆಟ್ರೋಲ್ ಬಂಕ ಲ್ಲಿ ಒಂದು ಕಾರು ಪೆಟ್ರೋಲ್ ಹಕುಸ್ಕೊಂತ ಇದ್ದಾರೆ ಮುಂದೆ ಮೇನ್ ರೋಡ ಲ್ಲಿ ಟ್ರಾಫಿಕ್ ತುಂಬಾ ಜಾಮ್ ಆಗಿದೆ.

ಇದು ಒಂದು ಪೋಸ್ಟ್ ಆಫೀಸ್ ಎರಡು ಪೋಸ್ಟರ್ ಹಾಗು ಆಚೆಗಡೆ ಒಂದು ಕಾರು ಬೈಕು ಮತ್ತು ಪೋಸ್ಟ್ ಬಾಕ್ಸ್ ನ ಇಟ್ಟಿದ್ದಾರೆ.

ಹಾಗೂ ಪಕ್ಕದಲ್ಲಿ ಒಂದು ನಲ್ಲಿ ಹಾಗೂ ಪಕ್ಕದಲ್ಲಿ ಒಂದು ಶಾಪ್ ಕೂಡ ಇದೆ.

ಹಾಗು ಒಬ್ಬರು ಹೊ ನಡ್ಕೊಂಡ್ ಹೋಗ್ತಾ ಇದಾರೆ ಆಟೋ ಡ್ರೈವರ್ ಆಟೋ ಒಳಗೆ ಹೋಗ್ತಾ ಇದಾರೆ.

ಹಾಗೆ ಕೆಲವರು ಓಡಾಡುತ್ತಾ ಇದ್ದಾರೆ ಗುಂಪಿನಲ್ಲಿ ನಿಂತು ಮಾತನಾಡುತ್ತಿದ್ದಾರೆ.

ಇದು ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಪಕ್ಕದಲ್ಲಿ ಮರಗಳನ್ನು ಬೆಳೆಸಿದ್ದಾರೆ.

ಹಾಗೂ ಸಿಟ್ಟಿಂಗ್ ಏರಿಯಾ ದಲ್ಲಿ ಕುಳಿತುಕೊಳ್ಳಲು ಜಾಗವನ್ನು ಮಾಡಿದ್ದಾರೆ.

ಹಾಗೂ ಮೇನ್ ರೋಡ್ ಕೂಡ ಇದೆ ಮತ್ತು ಎಲ್ಲೆಡೆ ಬಿಲ್ಡಿಂಗ್ಸ್ ಕೂಡ ಇದ್ದಾವೆ.

ಪಕ್ಕದಲ್ಲಿ ಬಿಲ್ಡಿಂಗ್ ಮತ್ತು ಮರಗಳಿದೆ ಹಾಗು ಮುಂದೆಗಡೆ ಆಟೋ ಓಡಾಡಡುತ್ತಿದೆ ಮತ್ತು ಬ್ಯಾರಿಗೇಟ್ಸ್ ಕೂಡಾ ಹಾಕಿದಾರೆ.

ಎಕ್ಸಿಟ್ ಡೋರ್ ಅಲ್ಲಿ ಹಾಗು ರಿಸೆಪ್ಶನ್ ಏರಿಯಾ ಇದೆ ಹಾಗು ಒಂದು ಟಿ_ವಿ ಇದೆ.

ಇದು ಒಂದು ಫ್ಯಾಕ್ಟರಿ ಫ್ಯಾಕ್ಟರಿ ಒಳಗಡೇ ಒಂದು ದೊಡ್ಡದಾದ ಮಿಷಿನ್ ಇಟ್ಟಿದ್ದಾರೆ.

ಮತ್ತೆ ಪಕ್ಕದಲ್ಲಿ ಸ್ವಿಚ್ ಬೋರ್ಡ್ ಇದೆ ಹಾಗೂ ಇಬ್ಬರು ಕೆಲಸದವರು ಅವರವರ ಕೆಲಸ ಮಾಡುತ್ತಿದ್ದಾರೆ.

ಇದು ಒಂದು ಸ್ಕೂಲ್ ಸ್ಕೂಲಿ ಪ್ರೆ ಪ್ಲೇ ಗ್ರೌಂಡಿ ನಲ್ಲಿ ಮಕ್ಕಳು ಫುಟ್ ಬಾಲ್ ಆಡುತ್ತಿದ್ದಾರೆ.

ಹಾಗೂ ಇಲ್ಲಿ ಸ್ವಲ್ಪ ಜನ ಫೋಟೋ ವನ್ನು ತೆಗೆಸಿಕೊಳ್ಳುತ್ತಿದ್ದಾರೆ.

ಹಾಗೂ ಒಂದು ಮಗು ಕೂಡ ಆಟ ಆಡ್ತಾಯಿದೆ ಮತ್ತು ಆಚೆ ಗೇಟ್ ಕ್ಲೋಸ್ ಆಗಿದೆ.

ಮತ್ತು ಪೋಸ್ಟರ್ ಗಳನೆಲ್ಲ ಅಂಟಿಸಿದ್ದಾರೆ ಮತ್ತು ಒಂದು ಬೈಕ್ ಸಹ ನಿಂತಿದೆ.

ಹಾಗೂ ಒಂದು ಪಕ್ಕದ್ದಲಿ ಮರ ಸಹ ಇದೆ ಹಾಗೂ ಪಕ್ಕದ್ದಲ್ಲಿ ಬಂಡೆ ಸಹ ಕಾಣಿಸುತ್ತಿದೆ.

ಒಬ್ಬರು ಫೋನಿನಲ್ಲಿ ಮಾತನಾಡುತ್ತಿದ್ದಾರೆ ಹಾಗು ಒಂದು ಅಂಕಲ್ ಮೀನಿ ಮೀನನ್ನು ಕತ್ತರಿಸುತ್ತಿದ್ದಾರೆ.

ಮತ್ತು ಇಲ್ಲಿ ಈ ಬಿಲ್ಡಿಂಗ್ ಕೆಳಗಡೆ ಒಂದು ಲೈಫ್ ಕೇರ್ ಹೆಲ್ತ್ ಸರ್ವಿಸ್ ಅನ್ನೋ ಬೋರ್ಡ್ ಕೂಡ ಹಾಕಿದ್ದಾರೆ.

ಅಲ್ ಹೆಲ್ತ್ ಸರ್ವಿಸ್ ಅ- ಡೋರ್ ಕೂಡ ಓಪನ್ ಆಗಿದೆ. ಮತ್

ಆ ಡೋನಟ್ ಫೆಸ್ಟ್ ಬೋರ್ಡ್ ನ ಪಿಂಕ್ ಕಲರ್ ಅಲ್ಲಿ ಅರೇಂಜ್ ಮಾಡಿದರೆ ಮತ್ತು ವೆರೈಟಿಸ್ ಆಫ್ ಡೋನಟ್ಸ್ ನ ಇಟ್ಟಿದಾರೆ.

ಇದು ಒಂದು ಲೈಬ್ರರಿ ಲೈಬ್ರರಿ ಒಳಗಡೆ ಒಂದು ಉದ್ದನೆಯ ಮರವಿದೆ.

ಹಾಗೂ ರೆಡ್ ಕಲರ್ ಕರ್ಟನ್ಸ್ ಇದೆ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಕೂಡ ಮಾಡಿದಾರೆ.

ಹಾಗೂ ವೆರೈಟಿಸ್ ಆಫ್ ಕೇಕ್ಸ್ ನ ಶೋಕೇಶಲ್ಲಿ ಇಟ್ಟಿದ್ದಾರೆ.

ಮತ್ತು ಫ್ರೀಡಂ ಫೈಟರ್ಸ್ ಫೋಟೋಸ್ ನೆಲ್ಲ ಹಾಕಿದ್ದಾರೆ.

ಇದು ಬಂದು ಒಂದು ಸೆಮಿನಾರ್ ಹಾಲ್ ಎಲ್ಲರೂ ಸೆಮಿನಾರ್ ಹಾಲ ಲ್ಲಿ ಕುಳಿತಿದ್ದಾರೆ.

ಹಾಗೂ ಒಂದು ಫ್ಯಾನ್ ಕೂಡ ಇದೆ ಮತ್ತು ಒಂದು ರೆಡ್ ಕಲರ್ ಬೋರ್ಡ್ ಕೂಡ ಹಾಕಿದ್ದಾರೆ.

ಇನ್ನೊಂದು ರೋ ನಲ್ಲಿ ಫ್ರೂಟ್ಸ್ ನ ಅರೇಂಜ್ ಮಾಡಿದ್ದಾರೆ ಮತ್ತೊಂದು ರೋ ನಲ್ಲಿ ಆರೆಂಜ್ ಗಳನ್ನ ಆರೆಂಜ್ ಮಾಡಿದ್ದಾರೆ.

ಇದು ಎಸ್_ಬಿ_ಐ ಏ_ಟಿ_ಎಂ ಏ_ಟಿ_ಎಂ ಒಳಗಡೆ ಎರಡು ಮಷೀನ್ ಇದೆ.

ಒಬ್ಬರು ಸೇಲ್ಸ್ ಪರ್ಸನ್ ನಿಂತಿದ್ದಾರೆ ಹಾಗೂ ಸೆಲ್ಫ್ ಕೇರ್ ಪ್ರಾಡಕ್ಟ್ಸ್ ಕೂಡ ಅರೆಂಜ್ ಮಾಡಿದ್ದಾರೆ ಮತ್--

ಮತ್ತು ವೈಟ್ ಕಲರ್ ಬೆಡ್ಶೀಟ್ ಮತ್ತೆ ಪಿಲ್ಲೋ ಕವರ್ ಹಾಕಿದ್ದಾರೆ.

ಹಾಗೂ ಎರಡು ಹ್ಯಾಂಗಿಂಗ್ ಲೈಟ್ಸ್ ಕೂಡ ಇದಾವೆ.

ಇದು ಒಂದು ಸಲೂನ್ ಸಲೂನ್ ಅಲ್ಲಿ ಒಬ್ಬರು ಮಹಿಳೆ ಕೂತಿದ್ದಾರೆ.

ಹಾಗೂ ಮುಂದೆಗಡೆ ಗಿಡಗಳು ಇದಾವೆ ಹಾಗೂ ಮರಗಳಿದಾವೆ.